ಈಗ ಎಲ್ಲಾ ಕೂಲಿ ಕಾರ್ಮಿಕರೆಲ್ಲ ಕಡಿಮೆ ಆಗಿರುವುದರಿಬಿದ ಜೆ.ಸಿ.ಬಿ ನಲ್ಲಿ ಕೆಲಸಗಳು ಆಗುತ್ತಿವೆ .

ನಾವು ಸಹ ತುಂಬಾ ಅದ್ದೂರಿಯಾಗಿ ಜಾತ್ರೆಗಳನ್ನು ಆಚರಿಸುತ್ತೇವೆ.

ಹಿಂದಿನ ಕಾಲದಲ್ಲಿ ಬೈಕ್ಗಳು ಏನು ಇರಲಿಲ್ಲ ಎಲ್ಲಾ ಜನರು ಕಾಲ್ನಡಿಗೆಯಿಂದ ಹತ್ತು ಹದಿನೈದು ಕಿಲೋಮೀಟರು ನಡೆದುಕೊಂಡು ಹೋಗತಿದ್ರು ಈಗ ಬೈಕ್ ಬಂದಿರೋದ್ರಿಂದ ಎಲ್ಲಾ ಬೈಕ್ ಅಲ್ಲೇ ಹೋಗ್ತಾರೆ .

ಆವಗಿನ ಕಾಲದಲ್ಲಿ ಪಾರ್ಕ್ ಏನು ಇದ್ದಿಲ್ಲ ಎಲ್ಲ ಜನರ ಎಲ್ಲಾ ಜನರು ಮರದ ಕೆಳಗೆ ಕುತ್ಕೊಂಡು ಟೈಮಪಾಸ ಮಾಡತ್ತಿದ್ರುದ್ರು ಕಾಲೇಜು ಅಲ್ಲಿ ಇಲ್ಲಿ ಟೈಮಪಾಸ ಮಾಡ್ತಿದ್ರು ಈಗಿನ್ ಕಾಲದಲ್ಲಿ --